ಯಲ್ಲೋ ಕಲರ್ ಮತ್ತು ಬ್ಲಾಕ್ ಕಲರ್ ದು ಬಲೂನ್ ಮತ್ತ ಪಿಂಕ್ ಕಲರ್ ಬಲೂನ್ ಎಲ್ಲಾ ಹಾಕಿಂದ ಆವಾ ಇಲ್ಲಿ ಒಂದ ಟೇಬಲ್ ಅದ.

ಮತ್ತಿಲ್ಲಿ ಸತ್ತ ಹಿಂದೆಲ್ಲ ನೋಡ್ಬಹುದು ಕೆಲ ಪಿಂಜರಗೊಳಗ ಹಾಕಿಡಸಲಕ್ಕೆಲ್ಲ ಪಿಂಜರಗಳು --

ಆ ಮೆಟ್ರೋ ಮದರ್ ಚಾಯ್ಸ್ ಅಂತ ಇಲ್ಲಿ ಬರೆದಿಂದ.

ಇಲ್ ನೋಡ್ಬೋದ್ ಬಹಳಷ್ಟು ಟೆಡಿ ಬಿಯರ್ಸ್ ಗಳು ಅವ ಗೊಂಬೆಗಳು ಹಾಗೆ ಏನ್ ಗಿಫ್ಟ್ ಎಲ್ಲ ಇರ್ತವಲ್ಲ ಅವೆಲ್ಲ ಅವ ಮ್ಯಾಕ್ ಬಾಳಷ್ಟು ಲೈಟ್ಸ್ ಅವ.

ಇಲ್ಲಿ ಗ್ವಾಡಿಗೆಲ್ಲ ಗ್ರೀನ್ ಕಲರ್ ದದು ಅಚ್ಚಿಂದದ.

ಪೈಂಪ್ ಗಳೆಲ್ಲ ಹವಾ ಇಂದ ನೋಡಬಹುದು ಕಬ್ಬಿಣದಿಂದ ಕಟ್ಟಿನದ್ ಅಂತದು ಏನ್ ಕಂಬ ಇರ್ತದಲ್ಲ ಆ ಟೈಪ್ ಆದ.

ಇಲ್ಲಿ ಕಿಟಕಿಯ ಮುಚ್ಚುದವ ನೋಡ್ಬೋದು ಇಲ್ಲಿ ಒಂದು ಫೋಟೋ ದ ಫೋಟೋ ಕ್ಕೆ ಹಾರ ಹಾಕಿದ ನೋಡ್ಬೋದು.